ಕೇಕ್ ಕಟ್ಟಿಂಗ್ ಮಾಡಾಕ್ ಬರ್ತಾರ ಗರ್ಲ್ಸ್ ಕೋಲೇಜ್ ಬತ್ತೆಗೀತ ಅದ ಅದಕ್ಕೆ ಓದಕ್ಕ್ ಬರ್ತಾರ.

ಇದು ಕಾಯಿಪಲ್ಲ ಮಾರ್ಕೆಟ್ ಬದ್ನೆಕಾಯಿ ಆದ ಕ್ಯಾರೆಟ್ ಆದ ಬಾಳೆಹಣ್ಣು ಆದ.

ಸೈಕಲ್ ಹಾಕೊಂಡ್ ಬರಕತ್ತಾನ ನೀರು ಚಲೋ ಅದ ರೋಡ್ ಸಾಪ್ವಾದ ಕೆಂಪ್ ಮಣ್ಣು ಗಿಡಗಳು ಸೈಡ್ ಗಾವ.

ಇದು ಮಾವಿನ್ಕೆರೆ ಫುಲ್ಲ್ ಚೆನ್ನಾಗಿದೆ ಅದ್ರ ಪಕ್ಕದಲ್ಲಿ ಒಂದ್ ದೊಡ್ಡ ಟೆಂಪಲ್ ಇದೆ ಮತ್ತೆ ಅದ್ರ ಪಕ್ಕದಲ್ಲಿ ಒಂದು ಗಾರ್ಡೆನ್ ಇದೆ ಆ ಗಾರ್ಡೆನ್ ನಲ್ಲಿ --